ನಾವು ಒಂದೇ ಯಾವುದಾದರು ಜಾಗಕ್ಕೆ ಹೋದ್ರೆ ನಮಗೆ ಯಾವುದೊಂದು ಸೆ ಮೆಮೊರಿ ಆಗಿ ಇಟ್ಕೋಳಕ್ಕೆ ಸಂಬಂಧ ಇರ್ತದೆ ಸೆಲ್ಫಿ ಯಾದರು ಹುಡ್ಕೋತಿರ್ತವೆ.

ಮನೆ ಕಟ್ಟೋದು ಕೆಲಸ ನಡೆದೈತೆ ಇಲ್ಲಿ ನಮಗೆ ಒಂದು ಮನೆ ಬೇಕು ಒಂದು ಮನೆ ಮಾಡಬೇಕೆಂದರೆ ಎಲ್ಲ ತರ ಕೆಲಸಗಾರರು ಬೇಕು ಮತ್ತೆ ಎಂಜಿನೀರ್ಸ್ ಗಳು ಬೇಕು.

ಮಾರಾಟ ಮಾಡಿ ಅವರವರ ಮದ್ವೆ ಆಯಿತು ಸಂಭ್ರಮಗಳಿಗೆ ಆಚರಣೆ ಮಾಡ್ತಾರಾ.

ಇಲ್ಲಿ ಎಲ್ಲ ತರ ವಸ್ತುಗಳು ಸಿಗುತ್ತದ. ಮನೆಯಲ್ಲಿ ಇಡುವಂತಹ ಡಬ್ಬಿ ಆಗಿರಬಹುದು ಪ್ಲಾಸ್ಟಿಕ್ ಡಬ್ಬಿ ಆಗಿರಬಹುದು.

ಕ ಎಲ್ಲ ಕಡೆ ಎ.ಪಿ.ಎಂ.ಸಿ. ಒಳಗ ಯ ಐಯ್ತ್ ಹೆಚ್ಚಿನ ರೇಟ್ ನಲ್ಲಿ ವ್ಯಾಪಾರ ಮಾಡ್ತಿರ್ತಾರ.

ಪುರಸಭೆಯನ್ನು ಹೋಗಿ ಎಲ್ಲ ಮ ಸಿಟಿ ಯನ್ನು ಕ್ಲೀನ್ ಇಡುವುದು ನಗರವನ್ನು ಅಭಿವೃದ್ಧಿ ಮಾಡುವುದು.

ಫೋಟೋ ತಕ್ಕೊತೀವಿ ನಾವು ಯಾವ ರೀತಿ ಚೇಂಜ್ ಆ ಆಗಿರ್ತಿವಿ ಅನ್ನುದ್ ತಿಳ್ಕೋಬೆ --

ಇದು ಒಂದು ಉಗ್ರಾಣ ಇದು ಕೆಬಿ ಉಗ್ರಾಣ ಅಂತ ಕರೀಬೋದು ಇಲ್ಲಿ ಎಲ್ಲ ತರ ಆ ವಸ್ತುಗಳನ್ನ ಸೇರಿಸಿ ಇಡ್ತದ ಮತ್ತೆ ಇಲ್ಲಿ ಎಲ್ಲ ತರ ವಸ್ತುಗಳನ್ನು--

ಅಂತ ಪಾಲಿಟೆಕ್ನಿಕ್ ಕಾಲೇಜ್ ಇದು.